ಅವರು ಗೋಲ್ಡ್ ಕಲರ್ ಜುಬ್ಬವನ್ನು ಹಾಕಿಕೊಂಡಿದ್ದಾರೆ ತಲೆಗೆ ರೆಡ್ ಕಲರ್ ಟೋಪಿಯನ್ನು ಹಾಕಿಕೊಂಡಿದ್ದಾರೆ ಕಾಲ್ ಗಳಿಗೆ ಶೂಗಳನ್ನು ಹಾಕಿಕೊಂಡಿದ್ದಾರೆ ಅವ್ರ ಮುಂದುಗಡೆಯಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ತುಂಬಾ ಲೈಟ್ ಗಳನ್ನು ನಾವು ನೋಡುತ್ತೇವೆ ಅದರ ಕೆಳಭಾಗದಲ್ಲಿ ತುಂಬಾ ಜನರು ಕುಳಿತುಕೊಂಡಿದ್ದಾರೆ ಅವರ ಮುಂದಗಡೆಯಲ್ಲಿ ಮಿಷಿನ್ ರೀತಿಯಲ್ಲಿ ನಾವು ನೋಡುತ್ತೇವೆ ಮುಂದಗಡೆ ಒಂದು ಬ್ಲೂ ಕಲರ್ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಾದಂತಹ ಒಂದು ರೂಮ್ ಇದೆ ರೂಮಿನ ಮುಂದಿನ ಭಾಗದಲ್ಲಿ ಮೂರು ಸಿಲಿಂಡರ್ ಗಳನ್ನು ನಾವು ನೋಡುತ್ತೇವೆ .

ಈ ಚಿತ್ರದಲ್ಲಿ ನಾವು ನೋಡುತೇವೆ ಒಂದು ದೊಡ್ಡ ಲಾರಿ ನಿಂತಿದೆ ಅದರ ಹಿಂದೆ ಭಾಗದಲ್ಲಿ ಗ್ರೀನ್ ಕಲರ್ ಪೇಂಟ್ ಅನ್ನು ಹಾಕಿದ್ದಾರೆ ಕೆಳಭಾಗದಲ್ಲಿ ಬಳಷ್ಟು ಜನ ನಿಂತಿದ್ದಾರೆ ದೊಡ್ಡ ದೊಡ್ಡ ಚೀಲಗಳನ್ನು ಇಟ್ಟಿದಾರೆ.

ಒಬ್ಬ ವೆಕ್ತಿಯು ಪಿಂಕ್ ಕಲರ್ ಶರ್ಟ್ ಅನ್ನು ಹಾಕಿಕೊಂಡಿದ್ದಾರೆ ಮುಕ್ಕಕೆ ಮಾಸ್ಕ್ ಹಾಕಿದ್ದಾರೆ ತಲೆಗೆ ಒಂದು ಟೋಪಿ ಯನ್ನು ಹಾಕಿದ್ದಾರೆ ಅವರ ಪಕ್ಕದಲ್ಲಿ ಇನ್ನೊಬ್ಬ ವೆಕ್ತಿ ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡದಾಂತಹ ಒಂದು ಬಿಲ್ಡಿಂಗನ್ನು ನೋಡುತ್ತೇವೆ ಅದರ ಮುಂಭಾಗದಲ್ಲಿ ಒಂದು ಲೈಟ್ ಹಾಕಿದ್ದರೆ ಅದರ ಕೆಳ ಭಾಗದಲ್ಲಿ ತುಂಬಾ ಗಡಿಗಲ್ಲನು ನಿಲ್ಲಿಸಿದರೆ --

ಒಬ್ಬ ಸ್ತ್ರೀಯು ಒಂದು ಸ್ಕೂಟಿ ಅನ್ನು ಬಿಟ್ಟಿದಾಳೆ ಅವರ ಮುಂದುಗಡೆ ಯಲ್ಲಿ ತುಂಬಾ ಜನ ಹುಡುಗರು ನಿಂತಿದ್ದಾರೆ ಒಬ್ಬ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ಕಾರನ್ನು ನೋಡುತ್ತೇವೆ ಕಾರ್ ತುಂಬಾ ಹಳೆಯದಾಗಿದೆ ಅದು ವೈಟ್ ಕಲರ್ ಅಲ್ಲಿದೆ ಅದರ ಡೋರ್ಗ ಳನ್ನು ತೆಗೆದು ಪಕ್ಕದಲ್ಲಿ ಇಟ್ಟಿ --

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ತುಂಬಾ ಜನರು ನಿಂತಿದ್ದಾರೆ ಒಬ್ಬ ವೆಕ್ತಿಯು ಒಬ್ಬ ಹುಡುಗಿ ಕೈ ಯನ್ನು ಹಿಡಿದು ಕೊಂಡಿದ್ದಾನೆ ಬ್ಲೂ ಕಲರ್ ಕೋಟ್ ಅನ್ನು ಹಾಕಿ ಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ತುಂಬಾ ಜನರು ಕೂತುಕೊಂಡಿದ್ದಾರೆ. ಅವರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಇದೆ ಅವರ ಪಕ್ಕದಲ್ಲಿ ನಾವು ನೋಡುತ್ತೇವೆ ಇಬ್ಬರು ಮುಂದುಗಡೆ ಅಲ್ಲಿ ನಿಂತಿದ್ದಾರೆ.

ಮಾಸ್ಕ ಗಳನ್ನು ಹಾಕಿ ಕೊಂಡಿದರೆ ಅವರು ಕೈಯಲ್ಲಿ ಮೊಎಂಬತ್ತಿನನ್ನು ಹಿಡುದು ಕೊಂಡಿದ್ದಾರೆ ಅವರು ವೈಟ್ ಕಲರ್ ಸೀರೆಯನ್ನು ಹಾಕಿಕೊಂಡಿದ್ದಾರೆ --

ಚೇರ್ಗಳನ್ನು ಸಹ ನೋಡುತ್ತೇವೆ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ ಅವರ ಪಕ್ಕದಲ್ಲಿ ಎರಡು ಬ್ಯಾಗ್ ಗಳನ್ನು ನೋಡುತ್ತೇವೆ.

ಚಿತ್ರದಲ್ಲಿ ನಾವು ನೋಡುತ್ತೇವೆ ದೊಡ್ಡ ದೊಡ್ಡ ಲೈಟ್ ಕಂಬಗಳನ್ನು ನೋಡುತ್ತೇವೆ. ಅದರ ಮುಂಭಾಗದಲ್ಲಿ ತುಂಬಾ ಜನರು ನಿಂತಿದ್ದಾರೆ ಅವರ ಪಕ್ಕದಲ್ಲಿ ಒಂದು ಬಸ್ ನಿಂತಿದೆ ಅದು ವೈಟ್ ಕಲರ್ ಬಸ್ಸಾಗಿದೆ .

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ದೂರದಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಕಾಣುತ್ತೇವೆ ಎದುರುಗಡೆಯಲ್ಲಿ ಒಂದು ದೊಡ್ಡದಾದಂತಹ ಬ್ರಿಡ್ಜನ್ನು ನೋಡುತ್ತೇವೆ ಬ್ರಿಡ್ಜ್ ನ ಆ ಕಡೆ ಪಕ್ಕದಲ್ಲಿ ಮತ್ತೆ ಈ ಕಡೆ ಪಕ್ಕದಲ್ಲಿ ತುಂಬಾ ನೀರು ಇದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ಚೇರಿದೆ ಚೇರಿನ ಮೇಲ್ಭಾಗದಲ್ಲಿ ಬಲೂನ್ಸ್ ಗಳನ್ನು ನೋಡುತ್ತೇವೆ ಗ್ರೀನ್ ಕಲರ್ ಬಲೂನನ್ನು ಹಾಕಿದ್ದಾರೆ ಅದರ ಕೆಳ ಭಾಗದಲ್ಲಿ ರೆಡ್ ಕಲರ್ ಬಲೂನ್ ಇದೆ.

ಪ್ರೈವೇಟ್ ಗಾಡಿಯ ಮೇಲೆ ಒಬ್ಬ ವ್ಯಕ್ತಿ ಇದ್ದಾರೆ ಅದರ ಪಕ್ಕದಲ್ಲಿ ನಾಲ್ಕು ಜನ ಹುಡುಗರು ನಿಂತಿದ್ದಾರೆ ಅವ್ ಒಬ್ಬ ಹುಡುಗ --

ಚಂಡು ಹೂಗಳನ್ನು ನೋಡುತ್ತೇವೆ ಎಲ್ಲೋ ಕಲರ್ ಚಂಡು ಹೂವು ಅದರ ಪಕ್ಕದಲ್ಲಿ ಒಬ್ಬರು ನಿಂತಿದ್ದಾರೆ ವೈಟ್ ಕಲರ್ ಶರ್ಟ್ ಅನ್ನು ಹಾಕಿಕೊಂಡಿದ್ದಾರೆ.

ಚಿತ್ರದಲ್ಲಿ ನಾವು ನೋಡುತ್ತೇವೆ ಒಂದು ದೊಡ್ಡದಾದ ಒಂದು ಗೋಡೆ ರೀತಿಯಲ್ಲಿದೆ ಆ ಗೋಡೆಯ ಮೇಲೆ ತುಂಬಾ ಲೈಟಿಂಗ್ ಗಳನ್ನು ಹಾಕಿದ್ದಾರೆ ನೋಡುವುದಕ್ಕೆ ತುಂಬಾ ಸುಂದರವಾಗಿದೆ.